ಹಾ ನೀವ್ ಎಂತ ಮಾಡಿ ಅಂದ್ರೆ, ಮುಂಚಿನ್ ದಿನವೇ ಬನ್ನಿ ನಮ್ಮ್ ಮನೆಗ್ ಬನ್ನಿ ಅಹ್ ಮೆಹಂದಿ ಇರತ್ತಲ್ಲ.

ಆ ದಿನನೇ ಬನ್ನಿ, ಮತ್ತೆ ಮೂರ್ ದಿನಕ್ಕಾಗುದೆಲ್ಲದು ತೊಕೊಂಡ್ ಬನ್ನಿ. ಸರಿ. ಅಹ್ ಎಲ್ಲ ready ಮಾಡಿದ್ತಿವಿ ಈವಾಗ್ಲೇ ಎಲ್ಲ.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

ಸರಿ ಹಾಗಾದ್ರೆ ನಾವ್ ಆವತ್ತ್ ಸಿಗುವ.

ನಾನು ಈಗ ವ್ಯವಸಾಯದ ಬಗ್ಗೆ ಮಾತನಾಡುತ್ತೇನೆ. ನಮ್ಮ ವ್ಯವಸಾಯ ಅಂದರೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ಬಹಳ ಮುಖ್ಯವಾದದ್ದು. ಅದ್ರಾಗ ನಮ್ ಉತ್ತರ ಕರ್ನಾಟಕದೊಳಗ ಬಾಳ ವ್ಯವಸಾಯಕ್ಕೆಲ್ಲಾ ಜನ್ರ್ ಬಾಳ ಅವಲಂಬಿತರಾಗಿದ್ದಾರ. ವ್ಯವಸಾಯನ main ಇಲ್ಲಿ. ಎಲ್ಲಾ ಮುಖ್ಯ ಇರೋದ ವ್ಯವಸಾಯ. ವ್ಯವಸಾಯ ಮಾಡೊವ್ರ ಬಾಳ ಜನಾ ಅದಾರ. ಆದ್ರ ಬಾಳ ಕಷ್ಟ ಐತಿ ಈ ವ್ಯವಸಾಯ ಮಾಡೋದು. ವ್ಯವಸಾಯದಿಂದ ಅವ್ರಿಗೆ ಸರಿಯಾಗಿ ಮಳಿನ ಸರಿಯಾಗಿ ಬರ್ತಾಯಿಲ್ಲಾ. ಮಳಿ ಅತಿವೃಷ್ಟಿ, ಅನಾವೃಷ್ಟಿ ಆಯ್ತ ಅಂದ್ರ ರೈತರಿಗೆ. ವ್ಯವಸಾಯದೊಳಗ ಬಾಳ ನಷ್ಟ ಆಗಾಕತ್ತೇತಿ. ಅದರ ಬಗ್ಗೆ ಎಲ್ಲಾ ಅಧಿಕಾರಿಗಳು ಇವ್ರು agriculture ವ್ಯವಸಾಯ ಇದ್ರೋಳಗ main ಇವ್ರ ಇರ್ತಾರ್ಲಾ ಅಧಿಕಾರಿಗಳೆ ಅದನ್ನ ಸ್ವಲ್ಪ ಮ~ ರೈತ್ರಿಗ ಹೆಂಗ. ಇದನ್ನ ಮಾಡಿ ಲಾಭ ಮಾಡಿ ಕೊಡ್ಬೇಕು ಹೆಂಗಿಲ್ಲಾ ಸ್ವಲ್ಪ ಬಾಳ ಯೋಚನೆ ಮಾಡಿ ರೈತರಿಗೆ ಅನ್ಯಾಯ ಆಗದಂಗ್ ಮಾಡ್ಬೇಕ ಆಗ್ಯೆತಿ. ಎಷ್ಟ್ ಬೆಳೆ ನಾಶ ಆಗೇತಿ ಅಂದಿ ಅತಿವೃಷ್ಟಿ ಅನಾವೃಷ್ಟಿಯಿಂದ. ಈಗ ರೈತ್ರೆಲ್ಲಾ ಬಿತ್ತಿರ್ತಾರು, ಗೊಬ್ರಾ ಹಾಕಿರ್ತಾರೊ ಮುಂದ ಅದ್ ಬೆಳದ್ ಬೆಳಿ ಬರ್ಬೇಕ ಅನ್ಗೊಡ್ದ ಜೋರಾಗಿ ಮಳಿ ಬಂದ್ ಬಿಡ್ತೇತಿ. ಈಗಂತೂ ಮೂರ ನಾಲ್ಕ ವರ್ಷ ಆಯ್ತು ಮಳಿ ಬಾಳ ಆಗಾಕತ್ತೆತಿ. ಇದ್ರಿಂದ ವ್ಯವಸಾಯ ಈಗ ವ್ಯವಸಾಯ ಇರ್ಲಿಕ್ಕ ಅಂದ್ರ ಎಲ್ಲರ ಹೊಟ್ಟಿ ತುಂಬುದ್ ಕಷ್ಟ ಐತಿ. ಆಹ್ ಎಲ್ಲಾ ವ್ಯವಸಾಯ ಮಾಡಿದ್ರ ನಮ್ಮ ನಮ್ಮ ಭೂಮಿಯೆಲ್ಲಾ ಬೆಳದ ಬಂದ್ರ ನಮ್ಗ ಊಟಾ . ನು ಅದಕ್ಕ ಸ್ವಲ್ಪ ವ್ಯವಸಾಯದ ಬಗ್ಗೆ ಬಾಳ ಕಾಳಜಿವಹಿಸ್ಬೇಕಾಗೆತಿ. ಆಹ್ ಹಿಂಗ ಮಳಿ ಬಂದ್ರ ಅದನ್ನ ಹೆಂಗ ಅನ್ನೋದನ್ನ ಸ್ವಲ್ಪ ಆಹ್ ಎಲ್ಲದರ ಬಗ್ಗೆ. ಆಹ್ ಏನ ಇವಾಗ ಈಗ ಉತ್ತರ ಕರ್ನಾಟಕದಾಗ ಎಷ್ಟ ಮೆಣಸಿನಕಾಯಿ peak one number ಲೆ. ಮೆಣಸಿನಕಾಯಿ ಕೆಂಪ್ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಅಂತಾರ ದ್ಯಾವನೂರ ಮೆಣಸಿನಕಾಯಿ ಅಂತಾರ. ಅವೆಲ್ಲಾ ಹಾಳ ಆಗಿ ಅವ್ರಿಗ ಏನು ಇಲ್ಲಾ ಈಗ. ಬಾಳ ಕಷ್ಟ ಆಗೇತಿ ಜೀವನಾ ಮೆಣಸಿನಕಾಯಿ ಬೆಲೆ ಎಷ್ಟ ಗಗನಕ್ಕ ಎಷ್ಟ ತು rate ಹೊಗೇತಿ. ಬಾಳ ತುಟ್ಟಿ ಅಂದ್ರ ತುಟ್ಟಿ ಆಗ್ಯಾವ ಮೆಣಸಿನಕಾಯಿ. ಆದ್ರ ಅವ್ರು ಹತ್ತ ಎಷ್ಟ ಹತ್ತತ್ತ ಕೂರ್ಗಿ, ಐದೆದ ಕೂರ್ಗಿ ಹಚ್ಚೆಚ್ಚಿ ಹ್ಮ್ ಈಗೆಲ್ಲಾ ಹಾಳ ಮಾಡ್ಕೊಂಡ್ ಕುಂತ ಬಿಟ್ಟಾರು. ಆ ವ್ಯವಸಾಯ ನಮ್ಮ ಪ್ರಮುಖ ಬೆಳೆ ಆದಿಂದ ಅವ್ರ ಮುಂದ ಅವ್ರದು ಉಪಜೀವನ ಏನು? ಅಂತವ್ರ ಮಕ್ಳಿಗೆ ಯಾರು ಈಗ ಕನ್ಯೆ ಕೋಡಾಕ್ ಒಲ್ಲೆ ಅಂತಾರು. ಇಷ್ಟ್ ಕಷ್ಟ ಆಗೇತಿ ವ್ಯವಸಾಯ ಮಾಡೊವ್ರ ಜೀವನಾ. ವ್ಯವಸಾಯ ಬಾಳ ಒಳ್ಳೇದು. ಆದ್ರಿಂದ ಅದ್ ಚಂದಗೆ ಬೆಳದ್ರ ರೈತರಿಗೆನ ಕಡಿಮಿ ಇಲ್ಲಾ ಚಂದಗೆ ಮಳಿ ಬೆಳಿ ಸರಿಯಾಗಿ ಮಳಿ ಬಂದು. ಸರಿಯಾಗಿ ಬೆಳಿ ಬಂತಂದ್ರ ಅವ್ರಿಗ ಏನು ಕಡಿಮಿ ಇಲ್ಲಾ. ಯಾವ ನೌಕ್ರಿ ಮಾಡೊವ್ರಿ ಅವ್ರ ಮುಂದ್ ಏನು ಇಲ್ಲಾ. ಹಂಗದ ಹಂಗ ಆಕ್ಕಿತ್ತು. ಆದ್ರ ಏನ ಮಳಿಯಿಂದ ಬಾಳ ಅಂದ್ರ ಬಾಳ ವ್ಯವಸಾಯ ಹದ ಕಷ್ಟ ಆಗೇತಿ. ಎಲ್ಲಾರು ಬಿಟ್ಟ ಬಿಟ್ಟು ಎಷ್ಟ ಕೊಡ್ಲಿ ನಾವು ಹೊರಗ್ ನೌಕ್ರಿ ಮಾಡಾಕ್ ಹೋದ್ರಾತಪಾ ಅಂತ ಹೊಂಟ್ ಬಿಟ್ಟಾರು. ಅದಕ್ಕ ಈ ವ್ಯವಸಾಯ ಅನ್ನೋದ ಇದು ಮರೀಚಿಕೆ ಆಗ್ಬಾರ್ದು. ಇದ್ ಮರ್ತ ಹೋಗಬಾರ್ದು ಎಲ್ಲಾರಿಗುನು. ಇದಕ್ಕೇನರಾ ಒಂದ್ ಕ್ರಮಾ ತುಗೊಂಡು ಇದನ್ ಮುಂದವರ್ಸಕೊಂಡ್ ಹೋಗ್ಬೇಕು. ಎಲ್ಲಾ ಭೂಮಿ ಎಲ್ಲಾ ಹಾಳ್ ಆಗಾಕತ್ಯಾವು ಬ~ ಭೂಮಿ ಬರಡ್ ಬರಡ್ ಭೂಮಿ ಆದಂಗ್ ಆಗಾಕತ್ಯಾವ. ಮಳಿ ಬಾಳಾಗಿ ಅದ್ರೋಳಗ್ ಏನು ಅಹ್ ಇದುನೂ ಇಲ್ಲಾ ಹ್ಮ್ ಅಹ್. ಶಕ್ತಿ ಇಲದಾಂಗ ಆಗೇತಿ ಭೂಮಿಯೊಳಗ್ ಪಾಲವತ್ತತೆನ ಅನ್ನೋದ್ ಇಲ್ಲಾ. ಅದಕ್ಕ ನಾನು ವ್ಯವಸಾಯದ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಅನಸ್ತ ನನಗ. ಅಹ್ ರೈತರ ಗೋಳು ಬಾಳ ಐತಿ. ಅದ್ರಿಂದ ನಾ~ ನಾವ್ ನೌಕ್ರಿ ಮಾಡೊವ್ರ ಹೆಂಗೊ ಜೀವನಾ ಮಾಡ್ತಾರ್. ಆದ್ರ ರೈತ್ರಿಗೆ ಬಾಳ ಕಷ್ಟ ಐತಿ. ಸಾಲಾ ಸೂಲಾ ಮಾಡಾ ಕತ್ಯಾರ ವ್ಯವಸಾಯ ಎಲ್ಲಾ ಹಾಳ್ ಆಗಿ ಹೋಗಿದಕ್ಕ ಎಷ್ಟ್ ಸಾಲಾ ಆಗಿ. ಕುಡಿಯುವುದು ರೈತ್ರ ಆತ್ಮಹತ್ಯೆ ಮಾಡ್ಕೊಳ್ಳೊದು ಇಂತದೆಲ್ಲಾ ಮಾಡಾಕ್ ಹತ್ಯಾರು. ಅಹ್ ಬ್ಯಾಡ ಬ್ಯಾಡ ಭೂಮಿ ಮಾರಿ ಬಿಟ್ರ ಆತು ಅಂತ ಹೇಳಿ ಮಾರಾಕತ್ಯಾರು. ಕೆಲವೊಂದ್ ಮಂದಿ ಅಹ್ ಭೂಮಿಯೆಲ್ಲಾ ಮಾರಾಟ ಮಾಡಿ ಅವನ ಮಾ~ಮಾರಿದ್ರಂದ್ರ ಅವನೆಲ್ಲಾರು plot ಮಾಡಿ ಮಾರಾಕತ್ಯಾರ. ಹಿಂಗಾದ್ರ ವ್ಯವಸಾಯ ನಮ್ದ ಎಲ್ಲಿ ಹೊಕ್ಕತಿ. ನಮ್ಗ ಇಲ್ಲಿ ಊಟಕ್ಕ ಆಹಾರಕ್ಕ ಬಡದಾಡೊದ ಬರ್ತೆತಿ ಎಲ್ಲಾರು. ತುತ್ತ ಅನ್ನಕ್ಕು ಗತಿ ಇಲ್ದಂಗ ಆಕ್ಕೇತಿ. ಅದಕ್ಕ ಎಲ್ಲಾ government ಸರ್ಕಾರ ಐತಿ ಅಲ್ಲಾ ಅದ್ನ ವ್ಯವಸಾಯದ ಬಗ್ಗೆ ಸ್ವಲ್ಪ ಕಾಳಜಿವಹಿಸ್ಬೇಕು ಅಧಿಕಾರಿಗಳ ಜೊತೆ ಮಾತಾಡಿ ಅವ್ರ ರೈತ್ರಿಗೆ ಏನ್ರ ಸಹಾಯ ಮಾಡ್ಬೇಕು. ನಮ್ಮ ವ್ಯವಸಾಯ ಇನ್ನು ಮುಂದುವರ್ಕೊಂಡ್ ಹೊಗ್ಬೇಕು. ಚಲೋ ಬೆಳಿ ಬೆಳಿಬೇಕ್ ಅವ್ರು. ಅಹ್ ಅವ್ರಿಗು ಚಂದಗೆ ಬೆಳಿಗನು ಬೆಳದದಕ್ಕ ಬೆಲೆ ಬರ್ಬೆಕು. ಅದಕ್ಕೇನ್ rate ಇಲ್ಲಾ ದರಾನ ಇಲ್ಲಾ ಹಿಂಗಾಗಿ ಅವ್ರಿಗ್ ಮಾನ್ಸಿಕ ಆಗಿಬಿಡ್ತೇತಿ. ಬೆಳಿತಾರು ಬೆಳದು ಕುಂತ್ರ ಈಗ ಎಷ್ಟೋ ಮಂದಿ ಈಗ ಎಂತಾ ಚಲೋ ಚಲೋ ಪೀಕ್ ಬೆಳದಾರೀಗ. ಬೇಳದ್ ಕಡ್ಲಿ ಕಡ್ಲಿ ಪೀಕ್ ಎಷ್ಟ ಬಂದೈತಿ ಈಗ ನಮ್ಮಲ್ಲಿ. ಅದಕ್ಕ government rate ಹಾಕ್ತಿವ ಅಂತಾರು ಏನ ಹಾಕ್ವಾಲ್ರು ಸರಿಯಾಗಿ ಅದನ್ನ ಖರೀದಿ ಮಾಡ್ವಾಲ್ರು. ಹಿಂಗಾಗಿ ರೈತನ್ ಮ್ಯಾಲ ಪರಿಣಾಮ ಆಕೈತಿ. ಅಹ್ ವ್ಯವಸಾಯದ ಬಗ್ಗೆ ಎಲ್ಲರು ಗಮನಹರಸಿ ಅವ್ರಿಗ್ ಸ್ವಲ್ಪ ಸಹಾಯ ಮಾಡ್ಲಿ ಅಂತ ನಾನು ಕೇಳಕೊಂತಿನಿ ಇದರ್ ಮೂಕಾಂತರ. ಹ್ಮ್ ವ್ಯವಸಾಯ ಚಲೋ ಹೊತ್ನ್ಯಾಗ ಬೆಳದ್ರ ಏನ. ಅಹ್ ಅವ್ರ್ ಎಷ್ಟ್ ಕಷ್ಟ್ ಪಡ್ತಾರ ಅಂದಿ ಮಳಿ, ಚಳಿ, ಗಾಳಿ ಅನದ ಲೆಕ್ಕಾ ಲೆಕ್ಕಸ್ದನ ದುಡಿತಾರ. ಹೊಲ್ದಾಗ ಒಂದ್ ದಿವ್ಸ ನಾವ್ ಹೋಗಿ ನಿಂತ್ರ ಗೊತ್ತ ಆಕ್ಕೇತಿ ಅದ್ ಎಷ್ಟ್ ಕಷ್ಟ ಐತಿ ವ್ಯವಸಾಯದ ಬಗ್ಗೆ ಅನ್ನೋದ್ ವಕ್ಕಲುತನ. ಅದಕ್ ಬೇಸಾಯನು ಅಂತೀವಿ ನಮ್ಮಲ್ಲಿ. ಅಹ್ ಎಂತಾ ಒಳ್ಳೆ ಒಳ್ಳೆ ಭೂಮಿ ಎಲ್ಲಾ ಹಾಳಾಗಿ ಹೊಂಟಾವು. ಅಹ್ ನೀರಾವರಿ ಭೂಮಿನು ಇದ್ದವ್ರಿಗುನು ಸರಿಯಾಗಿ ಬೆಳಿ ಇಲ್ಲಾ. ನೀರಾವರಿ ಭೂಮಿ ನೀರ್ ಬಿಟ್ಟಿರ್ತಾರು ಮಳಿ ಸುರಿತೇತಿ. ಎಲ್ಲಾ ಹಾಳಾಗಿ ಹೋಗಿ ಬಿಡ್ತೇತಿ ಪೀಕು. ಇದ್ರಿಂದ ಬಾಳ ಕಷ್ಟ ಐತಿ.

ನಾನು duty ಗೆ ಬಂದಿದ್ದೇನೆ.

ಹಾ, ಚಾ ಇನ್ನು ಆಗ್ಬೇಸ್~ ಆಗ್ಬೇಕಷ್ಟೆ, ನಿಮ್ದಾಯ್ತಾ?

ಹೌದಾ, bgSpeach ಎಂತ special ತಿಂಡಿ?

Idli ಯಾ, ಇವಾಗ್ ಪುಲಾವ್.

bgSpeach college life ಎಲ್ಲ ಮುಗಿತಲ್ಲಾ? ಈಗ ಎಂತಾ planning ?

ಹಾ ಇನ್ನು ನೋಡ್ಬೇಕು, ನಂದು exam ಆಗ್ಲಿಲ್ಲ.

ಕೇಂತ seco~ second year ಆ final year ಆ?

ಹ್ಮ್ exam ಓದ್ಲಿಕ್ಕೆ ರಜೆಯಾ? ಆಯ್ತಾ ಓದಿ?

ಹಾ ಓದಿ ಆಗ್ಲಿಲ್ಲ, ಓದ್ತಾ ಇದ್ದೇನೆ. ಹ್ಮ್ ಅದ್ exam ತನ್ಕ ಓದಿ ಆಗುದಂತಲೇ ಇಲ್ಲ ಅಲ್ಲ?

ಮತ್ತೆ ಹೇಗೆ ಆಯ್ತು ನಿಮ್ಮ college life ?

ಹಾ ಚನ್ನಾಗಿದ್ದಾರೆ, ಹೇಗಿದೆ ನಿಮ್ಮ life ?

ನಂದು college life ಎಲ್ಲ ಗಮ್ಮತಿತ್ತು, ಈಗ ಬೇಜಾರ್ ಆಗ್ತಾ ಉಂಟು.

ಅಂದ್ರೆ college life ಎಷ್ಟ್ ಗಮ್ಮತ್ ಆಗ್ತಿತ್ತು, friends , college ಗೆ bunk ಹಾಕಿ ಮತ್ತೆ ಗಮ್ಮತ್ ಮಾಡುದ್, ಅದೆಲ್ಲಾ, ತುಂಬಾ ನೆನಪ್ ಆಗ್ತದೆ.

Friends ಎಲ್ಲಾ close ಇದ್ದಾರ ಈಗ? ಹಾ friends ಎಲ್ಲಸಾ contact ಇದ್ದರೆ, close ಇದ್ದಾರೆ meet ಆಗ್ತೆವೆ. meet ಆಗಿ, ಅಪ್ರೂಪಕ್ಕೆ meet ಆದಾಗ full college days ಅಲ್ಲಿ ಎಲ್ಲ ಎಂತೆಲ್ಲ ಮಾಡ್ತಿದ್ವಿ ಎಲ್ಲ ನೆನಪ್ ಮಾಡಕೊಳ್ತಾ ಇರ್ತೆವೆ, ಒಂತರಾ ಗಮ್ಮತ್ ಆಗ್ತದೆ. ಹಾ, trip ಗೆಲ್ಲಾ friends ಜೊತೇ? ಹಾ ನಾವೆಲ್ಲಾ planning ಮಾಡ್ತೇವೆ, trip ಗೆಲ್ಲಾ ಹೋಗ್ಲಿಕ್ಕೆ.

ಕೆಲವರು ಬರ್ತಾರೆ ಕೆಲವರು ಬರುದಿಲ್ಲ, ಅಂದ್ರೆ ಕೆಲವರು ಅವರವರ life ಅಲ್ಲಿ busy ಇರ್ತಾರಲ್ಲ? ಮತ್ತೆ ನಿಮ್ದೆಲ್ಲಾ plan ಇಲ್ವಾ? tour ಅದೇನ್ಸ?

ನಮ್ದೆಲ್ಲಾ ಎಂತ ಇಲ್ಲ ಸದ್ಯಕ್ಕೆ, exam ಆಗ್ಲಿ . ವಾ, exam ಆದ್ಮೇಲೆ planning ಆ?

ಹ್ಮ್, ಮತ್ತೆ exam ಆದ್ಮೇಲೆ ರಜೆ ಉಂಟಾಲ್ಲ ಹೇಗೂ ಆಮೇಲೆ ಗಮ್ಮತ್ ಮಾಡು.

College ಅಲ್ಲಿ ನಿಮ್ಮ ಫಿವ~ favourite sir ಯಾರು?

ನನ್ಗೆ ಎಂತಂಥ ಹೇಳಿದ್ರೆ, ಹಾ ಕನ್ನಡ ma'am .

ಹಾ, ಎಲ್ಲಿ ಕಲ್ತದ್ದು?

ಹ್ಮ್, ನಾನೂ Ajjarakad .

ಹಾ ಹೌದು. ಮತ್ತೆ ನಾನ್ PG ಮಾಡಿದ್ದು ಇಲ್ಲಿ , ಹಾ but ಗಮ್ಮತ್ ಆಗ್ತಿದ್ದದ್ದು ನಮ್ಗೆ Women's College ಅಲ್ಲೇ, full ಹುಡುಗಿಯರಲ್ವಾ, ನಮ್ದೇ full .

ಹುಡುಗಿಯರದ್ದೇ ಹವಾ ಇತ್ತು. ಓ ನೀವ್ಸ Women's College ಆ?

ಹೊ ಹೌದಾ? ನಿಮ್ದ್, ಹೊ ಈಗದ್ batch ಅಲ್ಲಾ?

ಹೌದಾ? ಸರಿ ಸರಿ next ಸಿಗುವ.

ಇಲ್ ನಾನ್ ಮಂಗ್ಳೂರಲ್ ಇದೀನಿ sir . ಹೌದ್ ಹೌದು.

ಆರಾಮ್ ಆರಾಮು ಆರಾಮ್ ನೀವ್ ಹೇಗಿದಿರ sir ? ಆ ನಾನ್ ಚೆನಾಗಿದೀನ್ ತೊಂದ್ರೆ ಇಲ್ಲ ಈಗ ಸೊಲ್ಪ ಅದೇ ವಾತಾವರಣ ಎಲ್ಲಾ ಸೊಲ್ಪ ಬದ್ಲಾವಣೆ ಇದ್ಯಲ್ಲ ಈಗ. ಹೌದ್ ಹೌದ್ ಹೌದು ಅದೇ ಈಗ ಬೆಳಿಗ್ಗೆ ಅಂದ್ರೆ ಆರೂವರೆ ಗಂಟೆವರೆಗೂ ಕೂಡ ಇದಾಗುದಿಲ್ಲ. ಹೌದು ಮೋಡ ಇದೆ ಸೊಲ್ಪ.

ಮತ್ತೆ ಆ cyclone ನ್ನಿದ್ effect ಅಂತಾರೆ.

ಸ್ವಲ್ಪ ವಾತಾವರಣ ಸ್ವಲ್ಪ changes ಇದೆ ಈ ವಾತಾವರಣ change ಆದ್ರಿಂದ ಬಿಸ್ಲು ಸ್ವಲ್ಪ ಜಾಸ್ತಿ ಇದ್ದಾಗ್ ಇದೆ. ಹೌದ್ ಹೌದು ಇಲ್ಲಿ ಕೂಡ ಹಾಗೆ. ಬಿಸಿಲು ಸೊಲ್ಪ ಜಾಸ್ತಿ ಉಂಟು ಮತ್ತೆ so ಒಮ್ಮೆ ಚಳಿ ಆಗ್ತದೆ ಮತ್ತೆ ಒಮ್ಮೊಮ್ಮೆ ಸೆಕೆ ಜಾಸ್ತಿ ಮತ್ ಎನಾರು ಹೆಚ್ಚು. Actually ಇದೀಗ ಇದು ಚಳಿ time actually ಈಗ ಚಳಿ ಸಿಕ್ಕಾಪಟಿ ಚಳಿಯಾಗುವಂತ ಸಮಯ ಇದೀಗ. ಈ time ಅಲ್ಲೂ ಕೂಡ ಸೊಲ್ಪ ಮಳೆ ಬರ್ತದೇ. ಬರ್ತದೇ ವಾತಾವರಣ complete change ಆಗ್ತಾ ಇದೆ.

ನಮ್ಮಲ್ಲಿ ಕೂಡ ಭಯಂಕರ ಸಂಜೆ ಹೊತ್ತಿಗೆ ಚಳಿ ಖಂಡ ಪತ್ತೆ ಚಳಿ ಇರ್ತದೆ. ದಿವಸ ಲ್ಲಿ ನೋಡಿ ಈಗ ಸೆಕೆ ಆಯಿತು ಸೆಕೆ ಸ ಶುರುವಾಯಿತು ಸೆಕೆ ಪ್ರಾರಂಭವಾಗಿದೆ ಜಾಸ್ತಿ ಸೆಕೆ ಉಂಟು.